ಇದೊಂದು ಕೆರೆ ದಂಡೇ ಅನ್ನಿಸ್ತಾ ಇದೆ. ಕೆರೆ ದಂಡೇ ಮೇಲೆ ಅನೇಕ ವಿಧವಾದಂತ ಕೊಳಕು ಹ್ಮ್ ವಸ್ತುಗಳ್ನ ಕಾಣ್ಬೋದು. ಆಮೇಲೆ ಕೆರೆಯ ಮೆಟ್ಟಿಲುಗಳು ಸಹ ನೀರಿನಿಂದ ಆವೃತವಾಗಿದೆ. ಕೆರೆ ಒಳಗಡೆ ಆ ಬೆಡ್ದೇ ವಾದಂತಹ ಗಿಡಗಳನ್ನ ಅಹ್ ಬೆಳ್ಕೊಂಡಿದೆ. ನೀರು ಸುಲಭವಾಗಿ ಹರಿಯೋ ಕ್ ಇದು ತಡೆ ಗೇಡಿತ ಇದೆ.